ಆಹ್ಹ್ ಒಂದ್ ಸರ್ಚ್ ಮಾಡೋವಂಥದ್ದು ಆಗಿರ್ಬಹುದು ಅಥವಾ ಒಂದು ಮೌಸ್ ಮೇಲೆ ಸರ್ಚ್ ಮಾಡೋವಂಥದ್ದು ಆಗಿರ್ಬಹುದು ತುಂಬಾನೇ ಯೂಸ್ ಆಗ್ತಾ ಇದೆ ಜನರಿಗೆ ರಿಜಿಸ್ಟರ್ ಮಾಡ್ಬಹುದು ಇಲ್ಲಿ.

ಸರ್ವರ್ ಸ್ಟೇಷನರಿ ಇಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಪೆನ್ನ್ ಬುಕ್ಸ್ ಇದು ತುಂಬಾ ವರ್ಷದಿಂದ ಇದೆ ಮತ್ತೆ ಮಕ್ಕಳಿಗೆ ಯೂಸ್ ಆಗಿರುವಂಥ ವಸ್ತುಗಳನ್ನೇ ಇಲ್ಲಿ ಇಟ್ಟಿದಾರೆ ಪೆನ್ನ್ ಆಗಿರ್ಬಹುದು ಬುಕ್ಸ್

ಜನರು ತುಂಬಾನೇ ಬಂದು ನೋಡ್ಕೊಂಡ್ ಹೊಯ್ತಾರೆ ವಿಶಿಷ್ಟವಾದಂತಹ ದೇವಸ್ಥಾನ ಆಗಿದೆ ಇದು ತುಂಬಾ ಪ್ರಾಮುಖ್ಯತೆ ಇದೆ.

ಲೋ ರೂಪ್ಸ್ ಸ್ಕೋರ್ಸ್ ಅಂತ ಇದು ಮೈಸೂರಲ್ಲಿ ಇರೋವಂಥದ್ದಾಗಿದೆ ಇವೆಲ್ಲ ಟ್ರೀ ಪಾರ್ಕ್ ಆಗಿದೆ ಈ ಪಾರ್ಕ್ ಅಲ್ಲಿ-

ಅದನ್ನೇ ರೀ ಯೂಸ್ ಮಾಡಬಹುದು ಕಬ್ಬಿಣಕ್ಕೆ ಪೋಲಿಷ್ ಕೊಡ್ಸೋದಾಗಿರಬಹುದು ಅದನ್ನ ತುಕ್ಕು ನ ತೆಗಿಯೋ ಅಂಥದ್ದಾಗಿರಬಹುದು ಹೀಗೆ ಮೈಂಟೈನ್ ಮಾಡೋರು ತುಂಬಾ ಜನ ಇರ್ತರೆ ವರ್ಕರ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ.

ಇಡೋವಂಥದ್ದು ಆಗಿರ್ಬಹುದು ಶೋಕೇಸ್ಗೆ ಇಡೋವಂಥದ್ದುಆಗಿರ್ಬಹುದು ಅಥವಾ ಫ್ರೆಂಡ್ಸ್ಗೆಬರ್ಡ್ ಕೊಡೊ ಅಂಥದ್ದಾಗಿರಬಹುದು ಗಿಫ್ಟ್ ಅಂತು ತುಂಬಾನೇ ಚೆನ್ನಾಗಿದೆ ಕಡಿಮೆ ಕ್ವಾಲಿಟಿ ಕಡಿಮೆ ದುಡ್ ಆದ್ರೂನು ಕ್ವಾಲಿಟಿ ಚೆನ್ನಾಗಿದೆ.

ಇವು ಮೈಸೂರಲ್ಲಿ ಇರೋ ಅಂತ ಒಂದು ಪುಟ್ಟ ಸ್ಥಳ ಆಗಿದೆ ಇಲ್ಲಿ ಕ್ಯಾಂಡಲ್ಸ್ನ ಹಿಡ್ಕೊಂಡು ಒಂದು ಪ್ರೇಯರ್ ಮಾಡೋವಂಥದು ಆಹ್ಹ್ ಒಂದು--

ಇವು ಕೂಡ ಮೈಸೂರಲ್ಲಿ ಇರೋ ಅಂತ ಒಂದು ಜಾಗ ಆಗಿದೆ ಸರೌಂಡಿಂಗ್ ಆಗಿದೆ ಇಲ್ಲಿ ಮರಗಳು ದೊಡ್ಡದಾಗಿದೆ ಆಹ್ಹ್ ಮತ್ತೆ ಅಲ್ಲಿ ವೆಹಿ ಅವ್ರಿಗ್ ಏನ್ ಕೆಲಸ ಬೇಕು ಎಲ್ಲ ಆಗುತ್ತೆ ಮತ್ತೆ ಅಲ್ಲಿ ಮರ ಇರೋದ್ರಿಂದ ವೆಹಿಕಲ್ಸ್ ಯಾವ್ದು-

ಇವು ಅಂದ್ರೆ ಸ್ಪೋರ್ಟ್ಸ್ ಪ್ಲೇಸ್ ಆಗಿರುತ್ತೆ ಮಕ್ಕ್ಕಳಿಗೆ ಅಟಆಡೋಕೆ ತುಂಬಾನೇ ಚೆನ್ನ್ನಾಗಿರುತ್ತೆ ಆ ಸ್ಕೂಲ್ ಇಂದ ಬಂದಾಗ ರಿಫ್ರೆಶ್ಗೋಸ್ಕರ ಇಲ್ಲಿಗೆ ಕರ್ಕೊಂಡ್ ಬರ್ತರೆ ಮಕ್ಕಳು ಆಟ ಆಡೋಕೆ ಮತ್ತು--